ಆವಾಗ ತುಂಬಾ ಬಿಸಿಲು ಎಲ್ಲ ಬರ್ತದೆ ಎಲ್ಲಾ ಭತ್ತ ಎಲ್ಲ ಹಾಳಾಗ್ತದೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಮಳೆ ಬಂದ್ರೆ ಅಲ್ಲ ಬೆಳೆ ಕೂಡ ಆಗುದು. ಬೆಳೆ ಆಗುದು ಹೌದು. ಆ ಅದೇ ಬೆಳೆ ಬ~ ಬೆಳೆ ಬಂದ್ರೆ ನಮ್ಗೆ ಕೂಡ ಒಂದು ರೈತರು ಬೆಳೆ ಬೆಳೆದ್ರೆ ಅಲ್ವಾ ನಮ್ಗೆ ಊಟ ಮಾಡ್ಲಿಕ್ಕೆ ಸಿಗ್ತದೆ ಇಲ್ಲದ್ರೆ ಅಕ್ಕಿಗೆ ಕೂಡ ತುಂಬಾ rate ಆಗ್ತದೆ.

ಹೊರದೇಶದಿಂದ ಆಮದು ಮಾಡ್ಬೇಕಾಗ್ತದೆ ಆಗೆಲ್ಲ ಕಷ್ಟ ಆಗ್ತದೆ actually .

ಮತ್ತೆ ನೋಡಿ ಅವ್ರು ಕೆಯ್ಯಿ ಇದು ಭತ್ತ ಕೊಯ್ಯುವಾಗ ಮಳೆ ಬಂದ್ರೆ ಹಾಳಾಗ್ತದೆ.

ಹೌದೌದು. ಈಗ ಭತ್ತ ಬೆಳೆಸುವವರೇ ಜನ ಕಮ್ಮಿ ಆಗಿದೆ.

ಅದಕ್ಕಷ್ಟೇ ಈಗ ಮಳೆಗಾಲ ಕೂಡ ತುಂಬಾ ಇದಾಗಿದೆ.

ಈಗ ಇನ್ನು ಬೆಳೆಯನ್ನು ನಡೆಯುವವ~ ನಡೆಸುವವರು ತುಂಬಾ ಕಷ್ಟ ಅನಿಸ್ತದೆ ನನಿಗೆ.

ಹಾ ಹೌದು madam ಅದೇ ಮಳೆ ಒಂದು ಸರಿಯಾದ ಸಮಯದಲ್ಲಿ ಬಂದ್ರೆ ಒಳ್ಳೇದು ನಮ್ಗೆ ಕೂಡ ಒಳ್ಳೇದು ಪ್ರಕೃತಿಗೆ ಕೂಡ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದೆ.

ಹಾ ಆಯ್ತು madam ನನ್ಗೆ time ಆಯ್ತು ನಾನು ಇನ್ನೊಮ್ಮೆ ಸಿಗ್ತೇನೆ ನಿಮ್ಗೆ. ಇಲ್ಲ ಅಡಿಗೆ ಮಾಡಿ ಆಯ್ತು ಇನ್ನು ಈಗ ready ಮಾಡ್ಬೇಕು ನಾವು ಬೇಗ ಊಟ ಮಾಡ್ತೇವೆ ಹಾಗೆ. ಆಯ್ತ್ ಆಯ್ತು ಆಯ್ತ್ ಆಯ್ತು okay, okay .

Hello.

ಹಾ ಏನಿಲ್ಲಾ ನೋಡ್ರಿ ಏನ್ ಯಾರ್ ಶ್ವೇತಾ ಏನ್ರಿ?

ಹಾ ಶ್ವೇತಾ ರೀ ಗೊತ್ತಾಗ್ಲಿಲ್ಲಾ ಶ್ವೇತಾ ನಾನ್ ಶ್ವೇತಾ ಮಾತಾಡೋದು.

ಹ್ಮ್‌ ಆದ್ ಬಿಳ್ಕೊಡುಗೆ ಅಲ್ಲಿ ನಮ್ಮಲ್ಲಿ ಇತ್ತ ಮನ್ನೇ ಮಾಡಿದ್ರ್ function ಅಲ್ಲೊಬ್ಬರ್ ಬಿಳ್ಕೊಡುಗೆ ಮಾಡಿದ್ರ ಬಾಳ ಜೋರ್ದಾರ್ ಮಾಡಿದ್ರ್ ನೋಡ್ರಿ.

ಏನು ಅವರ್ದ ಏನ್ ಈಗ ಶಾಲಿ ಹುಡಗೋರ್ದನ್ರಿ ಏನು?

ಹಾ school ಮಕ್ಕಳ್ದ ಈಗ ಮತ್ತೆಲ್ಲಾ ಈಗ education ಮುಗಿಸಿ.

ಪರೀಕ್ಷೆ ಅದು ಮುಗ್ದಾವಲ್ರಿ . ಹಾ ಹಾ tenth ದ್ ಮತ್ exam ಬರ್ಯಾಕ್ ಹೊಂಟಿದ್ವಲ್ರಿ ಮಕ್ಳ್.

ಮತ್ತ್ ಅವ್ರ್ ಬೇರೆ ಈಗ ಮತ್ತ್ ಆ level ಮುಗಿಸಿ ಒಂದ್ ಆ stage ಮುಗಿಸಿ next ಇದಕ್ಕ್ ಹೋಗ್ತಾರಲ್ಲಾ ಅವ್ರ college level ಗೆ.

ಮತ್ತ್ school ಇಂತ್ರ ಮತ್ತ್ ಬಿಳ್ಕೊಡುಗೆ ಮಾಡಿದ್ವಿ ಏನ್ ready ಆಗಿ ಬಂದಿದ್ದರ್ರೀ ಮಳ್ಕ್.

ಎಲ್ಲಾ ನೋಡಿ ತಿಳ್ಕೊಂಡ ಮತ್ತ್ ಇನ್ನು ಅವರ್ಗ ಏನ್ ಗೊತ್ತಿದ್ದಿದ್ ಹೆಚ್ಚಿನ್ದ ಮಾಡಾಕ್ ಹೊಕ್ಕಾರ್.

ಹೌದ್ರಿ ಮಕ್ಳ ಅಂತೂ ಈಗ ನಮಗ್ ಹೇಳ್ಕೊಡ್ತಾರ್ರೀ ಹಿಂಗೇ ಮಾಡ್ಬೇಕ್ ಹಿಂಗ್ ಮಾಡ್ಬೇಕ ಅಂತ.

ಹ್ಮ್ ಈಗ ಈಗ ಏನ್ ಕೇಳ್ತೀರಿ ಸಣ್ಣ ಸಣ್ಣ ಮಕ್ಕಳ್ ಮಕ್ಕಳ್ ಕೈಯಾಗು mobile ಬಂದ್ ಬಿಟ್ಟಾವ.

ಹಾ ಉಲ್ಟಾ ನಮಗ ಹೇಳಿಕೊಡಾಕ್ ಬರ್ತಾರ ಅವ್ರ್.

ಖರೆನರೀ ಈಗ ಏನ್ ನಿಮ್ ನಿಮ್ದು school ನ್ಯಾಗ ಎಲ್ಲಾ dance ಗಿನ್ಸ್ ಮಾಡಿಸಿ drama ಅದೆಲ್ಲಾ ಮಾಡ್ಸಿದ್ರೇನ್ರೀ? ಏ ಮಸ್ತ್ ಆಗ್ತಿತ್ತ್ರಿ ಎಲ್ಲಾ ಸಾಂಸೃತಿಕ ಚಟುವಟಿಕೆ ಇಟ್ಟ ಬಿಟ್ಟಿರ್ತಾರೆ.

ಹಾ ದೊಡ್ಡ್ ದೊಡ್ಡ್ music band ಹಚ್ಚಿಬಿಟ್ಟಿರ್ತಾರ್ರೀ ಮತ್ತ್ ಜೋರ್ ಆಗ್ತೇತಿ.

ಹ್ಮ್ ಏನ್ ಭಾಷಣಾ ಅದು ಎಲ್ಲಾ ಮಾಡಿ ಅಳುದು ಎಲ್ಲಾ ಮಾಡತರೇನ್ರೀ.

ಹಾ ಅಳುದು ಹಂಗ ಇರ್ತೇತಿ ನೋಡ್ರಿ ಮತ್ತೆಲ್ಲಾ ಅವ್ರಗೌರ್ಗ್ ಪ್ರೀತಿ teachers ಗಳು ಇರ್ತಾರ.

ಹ್ಮ್‌ ಎಲ್ಲಾ ಹಚ್ಕೊಂಡ್ ಬಿಟ್ಟಿರ್ತಾರ ಮಕ್ಕ್ಳಿಗೆ ಅವ್ರ್ಗು next ಕಳಿಸಿಕೊಡ್ಬೇಕಲ್ಲಪ್ಪಾ next ಇದಕ್ಕ್ college ಅಂತಂದ ಅವ್ರಿಗೂ ಕೆಟ್ಟ ಅನಿಸ್ತಿರ್ತೇತಿ.

ಅಲ್ ಕಣ್ಣ್ ಮುಂದ್ ಬೆಳದಂತಾ ಮಕ್ಳ ಇರ್ತಾವಲ್ರಿ ಆವ್.

ಹ್ಮ್‌ ಅದ್ ಒಂದ್ ಬ್ಯಾರೆ ಇರ್ತೇತಿ ಹಚ್ಚಕೊಂಡಿದ್ದ teacher student ಅಂತೇಳಿ ಹಚ್ಕೊಂಡಿದ್ದ ಒಂದ್ ಇದನ್ ಬೇರೆ ಇರ್ತೇತಾ ಅದ.

ಹಾ ಅವು ಹುಡುಗುರ್ಗೆ ಎಲ್ಲಾ ಹೇಳಿ ಕೊಟ್ಟ . ಯಾರ್ ತಮ್ದ್ favourite teacher ಅನ್ನುದು ಗೊತ್ತಿರತೇತಿ.

ಮತ್ತ್ ಅವ್ರು ಹಂಗ ಹಚ್ಕೊಂಡಿರ್ತಾವಲ್ಲ ಅತ್ತು ಅತ್ತು ಇಡ್ತಾರ ಅದು ಒಂದ್ ಕಡೆ ಖುಷಿನೂ ಇರ್ತೇತಿ ಒಂದ್ ಕಡೆ ಅಳುನು ಇರ್ತೇತಿ.

ಹೌದ್ ಬಿಡ್ರಿ ಪಾಪ ಓಟ್ ಏನ ಅನ್ರಿ ಅದ್ ಅದೊಂದ್ ಬಿಳ್ಕೊಡು ಸಮಾರಂಭ ಮಾಡಿ ಮಕ್ಕಳಿಗೆಲ್ಲಾ ಚುಲೊ ಆಗೇತ್ರಿ.

ಯಾರ್ ಯಾರ್ best student . ಅದ್ ಬಿಳ್ಕೊಡುಗೆ ಅಂದ್ರೆನ್ ಒಂಥರಾ ಏನೋ ಹ್ಮ್ ಅವರೌರ್ದ್ ಏನದ ನೆನಪ ಹಂಚ್ಕೋಳಾಕ ಒಂದೇನೋ situation create ಮಾಡಿ ಕೊಟ್ಟಂಗ ನೋಡ್ರಿ ಆದ್.

ಅವ್ರಿಗೆ ಮತ್ತ್ ಪ್ರಶಸ್ತಿಗೋಳೆಲ್ಲಾ ಸಿಗ್ತವು ಅದ್ time ನ್ಯಾಗ.

ಅವ್ರ್ ಏನ್ ಅವ್ರ್ ಪಾಲಕರ್ನೆಲ್ಲಾ ಕರ್ಸ~ ಕರ್ಸಿರ್ತಿರೇನ್ರಿ function ಇದ್ದಾಗ.

ಹಾ fu~ function ಇದ್ದಾಗ್ ಬಂದಿರ್ತಾರ್ರೀ ಅದ್ರ್ ಬಿಳ್ಕೊಡುಗೆ time ಒಳಗೇನ್ ಇರುದಿಲ್ಲರ್ರೀ ಮಕ್ಕಳಷ್ಟ ಬಂದಿರ್ತಾರಲ್ಲಾ.

ಹ್ಮ್‌ parents ಅಂದ್ರ್ ಪಾಲಕರ್ ಏನ್ ಬಂದಿರಂಗಿಲ್ಲಾ.

ಹಾ ಇದ್ school ವತಿಯಿಂದ ಊಟಕ್ ಅದೆಲ್ಲಾ ಹಾಕ್ಸಿರ್ತಾರೆ.

ಹಾ full ಒಂದಿನಾ ಮಜಾ ಮಾಡ್ತಾರ ಮಕ್ಳ.

ಹಾ ಆದೆ exa~ ಈಗೇನ್ ಪರೀಕ್ಷೆ ಬರುಕಿನ ಮುಂಚೆ.

ಎಲ್ಲಾ ತರದ್ದು enjoyment ಮಾಡಿ ಅವ್ರು.

ಹಾ ಹೋಗ್ತಾರ ಮತ್ತ್ ಏನ್ ಮಾಡೋದ್ ಅವ್ರಿಗೆ next ಒಂದ್ ಹೋಗ್ಬೇಕಲ್ಲಪಾ college ಗೆ ಅನ್ನುದ ಒಂದ್ ಖುಷಿ ಇರ್ತೇತಿ. ಮತ್ತ್ ಇಷ್ಟ್ ವರ್ಷ್ ಕಲ್ತಿದ್ದ ಇಷ್ಟ್ favourite teacher ಅನ್ನುದ ಒಂದ್ ದುಃಖ ಇರ್ತೇತಿ ಬಿಟ್ಟ ಹೋಗ್ತಾಯಿದಾವೆ ಅಂತೇಳಿ.

ಹೌದು ಹೌದ್ರಿ ಈಗೆ ಏಲ್ಲಾ company ಗೋಳು office ಗೋಳು ಇರ್ತಾವಲ್ರ್ರಿ ಅಲ್ಲೂ ಹಂಗ ಮಾಡ್ತಾರೇನ್ರಿ ಮತ್ತ ಅರುವತ್ತು ವರ್ಷ . ಹಾ ಹಾ ಅದ್ ಇವ್ರ್ ಕಡೆ ಅಂತೂ ಬಾಳ್ರಿ ಎಲ್ಲೇ company ಒಳಗಾದೆಲ್ಲಾ full ಒಂದ್ ಹಿರಿಯ ನಾಗರಿಕತೆ ಅಂತಂದ್.

ಅವರ್ದ್ರ್ retirement ಅದ್ಕುಳೆ ಅವಗೊಂಥರಾ ಬೀಳ್ಕೊಡುಗೆ ಬೇರೆ ಇರ್ತೇತಿ.

ಏನನ್ರೀ ಅದ್ರಾಗ ಒಂಥರಾ ಖುಷಿನು ಇರ್ತೇತಿ ದುಃಖನು ಇರ್ತೇತಿ ಹ್ಮ್‌ ಆಯಿತ್ತ್ ತಗೋರಿ ಹಂಗಾರ ಮತ್ತ್ ಸಿಗುಣಾಂತ.

ಹೌದಾ, ಏನ್ ಮಾಡ್ತಾ ಇದ್ದೀರಾ? ಏನ್ ಇಲ್ಲ ಇವತ್ತು ರಜೆ ಅಲ್ವಾ ಹಾಗೆ ಮನೆಯಲ್ಲೇ ಇದ್ದೇನೆ, ನೀವ್ ಏನ್ ಮಾಡ್ತಿದ್ದೀರಾ? ನಾನು ಅದೇ ನನಿಗೆ actually ಆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಇತ್ತು, ನನ್ನ college ಅಲ್ಲಿ.

ಈಗ ಅದೇ Feb~ ಆ ಹೌದು next ತಿಂಗಳಿಂದ ನಮ್ಗೆ exams start , ಅದ್ರಕ್ಕಿಂತ ಮುಂಚೆ ಅದೇ ಬೀಳ್ಕೊಡುಗೆ ಸಮಾರಂಭ ಒಂದು ಮಾಡಿ ಮುಗಿಸ್ತಾರೆ ಅಲ್ವಾ ಹಾಗೆ. ಅದನ್ನು ಶನಿವಾರ ಇಟ್ರು ಯಾಕಂದ್ರೆ ನಾಳೆ ಹಾಗಾಗಿ ಒಂದು ಅಹ್ ಒಂದು. ಇದು ಅಂದ್ರೆ ನಮಿಗೆ ವಿಶ್ರಾಂತಿ ತಕೋಳ್ಳಿಕ್ಕೆ ಒಂದು ಸಮಯ ಸಿಗ್ತದೆ ಅಂತ ಒಂದು ದಿವಸ. ಶನಿವಾರ ಇಟ್ಟಿದಾರೆ.

ಆ ಅದೇ ನಮಿಗೆ ನಮ್ಮ ಇದು students ಗಳದ್ದು, talented students ಅವರದ್ದು ಮಕ್ಕಳದ್ದೆಲ್ಲ ಮತ್ತೆ ಗಾಯನ ಹಾಗೆ, ಮತ್ತೆ ಈಗ ಈ ವರ್ಷದಿಂದ ಅದೇ ನಮ್ಮ ಆ. ಏನು ಮೇಷ್ಟ್ರು madam ಗಳೆಲ್ಲ ಇದು ಅವರದ್ದೇ ಅಹ್ ಒಂದು ಒಂದು dance ಅದೆಲ್ಲ ಮಾಡಿದಾರೆ. ಓ ಹೌದಾ? ನಮ್ದು ಇನ್ನೂ ಆಗ್ಬೇಕ್ ಅಷ್ಟೇ. ಇನ್ನು ನಾವು ನಮ್ದು ಅಂದ್ರೆ ಆ seniors ಇದ್ದಾರ್ ಅಲ್ವಾ ಅವ್ರಿಗೆ ಮಾಡುದು ಅಂತ ಇದ್ದೇವೆ plan ಎಲ್ಲಾ, ಅಂದ್ರೆ ಎಲ್ಲಾ plan ಎಲ್ಲಾ ಮಾಡಿದಾರೆ ಏನ್ ಎಲ್ಲಾ ಮಾಡ್ಬೇಕು ಅಂತ. ಹಾ ಅದ್ರಲ್ಲಿ ಕೆಲವೊಂದು ಆಟಗಳು ಇದೆ ಅವರಿಗೆ ಆಡ್ಲಿಕ್ಕೆ ಅಂತ ಹೇಳಿ, ಆದ್ಮೇಲೆ ಕೆಲವೊಂದು . ಹಾ ಏನು ಆ dance ಇದೆ, ಆದ್ಮೇಲೆ ಅಂದ್ರೆ ಅವರಿಗೆ ಇಷ್ಟ ಇದ್ರೆ college ಬಗ್ಗೆ ಏನಾದ್ರೂ ಹೇಳ್ಬೋದು. ಹಾಗೆ ಎಲ್ಲ ಇಟ್ಟಿದ್ದಾರೆ, ಆಮೇಲೆ ಆ ಅಂದ್ರೆ college ಇಂದ ಏನಾದ್ರು ನೆನಪಿಗೆ ಅಂತ ಕಾಣಿಕೆ ಹಾಗೆ ಎಲ್ಲಾ plan ಎಲ್ಲಾ ಹಾಕಿದೇವೆ ನಾವು. ಇಲ್ಲಿ ನನ್ನ college ಅಲ್ಲಿಸ ಅಂದ್ರೆ, ಆ ಈಗ ಯಾರಿಗಾದ್ರೂ college ಇನ ಬಗ್ಗೆ ಅಂದ್ರೆ ಮಾತಾಡ್ಲಿಕ್ಕೆ ಇದ್ರೆ ಅವರೆಲ್ಲ ಬಂದು ಮಾತಾಡ್ಬೋದು ಅಂತ ಇತ್ತು ಹಾಗಾಗಿ ನನ್ಸ ಹೋಗಿದ್ದೆ stage ಇಗೆ ಅಂದ್ರೆ ನಮ್ಮ ಬಗ್ಗೆ ನಾ ಅಲ್ಲಿ ಕಲಿತ ಅಂದ್ರೆ ಎರಡು ವರ್ಷ. ಎಂತ ಎಲ್ಲಾ ಆ ಎಂತ ಎಲ್ಲಾ ಆಯ್ತು ನನ್ನ ನೆನಪುಗಳನ್ನೆಲ್ಲ ಹಂಚಿಕೊಳ್ಳಿಕೆ, ಅಂದ್ರೆ ನನ್ಸ ಒಂದು ಹತ್ತು ನಿಮಿಷ ಹತ್~ ಹತ್ರ ಮಾತಾಡಿದೇನೆ ಮತ್ತೆ ಅಂದ್ರೆ ಆ ಇದು ಅಂದ್ರೆ. ಆ ಒಳ್ಳೆ ಕಲ್ತವ್ರಿಗೆ ಪುರಸ್ಕಾರ ಹಾಗೆ ಎಲ್ಲಾ ಇತ್ತು.

ಅದೆಲ್ಲ ಆಗಿ ಮತ್ತೆ ಅದೇ ಅವರದ್ದೇ ಆ ಊಟ ಆ ಬೆಳಿಗ್ಗೆದ್ದು ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಎಲ್ಲ ನನ್ನ college ಇನ ಕಡೆಯಿಂದಲೇ ಇತ್ತು ಬಾರಿ ಒಳ್ಳೆದಿತ್ತು .

ಹಾ ಅದೇ ಇತ್ತು ಮ~ ಅದು. ಎಲ್ಲ ಮಾಡಿದ್ದು ನಮ್ಮ ಮೇಷ್ಟ್ರುಗಳೇ ಆದ್ರೆ ಅದೇ ಸ್ವಲ್ಪ talented ಮಕ್ಕಳು ಯಾರಾದ್ರೂ ಇದ್ರೆ ಅಹ್ ಅವರದ್ದು, ಅಂದ್ರೆ ಅವರದ್ದು ಬೇರೆ ಒಂದು, ಕುಣಿತ ಮತ್ತೆ ಗಾಯನ ಎಲ್ಲಾ, ಇತ್ತು. ಹಾಗೆ ಅಂತ ಹೇಳಿ ಅಂದ್ರೆ ದೊಡ್ಡ ಮಟ್ಟಕ್ಕೆ ಏನ್ ಅಲ್ಲ, ಈ ತರ ಅಂತ್ಯಾಕ್ಷರಿ ಮತ್ತೆ ಹಾಗೆ ಹಾ ಆಡುವ ಚಿಕ್ಕ ಚಿಕ್ಕ ಆಟಗಳು.